ಕಾಫಿ ಕುಡಿಯೋದ್ರಿಂದ ಹಲವಾರು ಉಪಯೋಗಗಳು ಮತ್ತು ದುರಪಯೋಗಗಳು ಕೂಡ ಇದಾವೆ.

ಹಾಗೆ ನನಗು ಮತ್ತು ನನ್ನ ತಮ್ಮನಿಗು ಕೂಡ ತುಂಬಾ ಖುಷಿ ಆಗಿತ್ತು ಅಂದಿನದಿನಾ ನಾವು ಇಡೀದಿನ ಇದೆತರದ ಒಂದು ನೀರಿನ ಉದ್ಯಾನವನದಲ್ಲಿ ಇದ್ದೆವು.

ಕೋವಿಡಿನ ನಂತರ ನಾವು ಯಾರು ಕೂಡ ಹೊರಗಡೆ ಬೀದಿಬದಿಯಲ್ಲಿ ಮಾಡುತ್ತಿರುವ ತಿಂಡಿಗಳು ತಿನ್ನಲು ಭಯ ಪಡುತ್ತೇವೆ.

ಇವತ್ತಿನ ಕಾಲದಲ್ಲಿ ಯಾರು ಕೂಡ ತುಲಾಗೆ ಹೋಗಿ ಅಹ್ ಓದುವುದಾಗಲಿ ಪುಸ್ತಕಗಳನ್ನು ಅಲ್ಲಿಂದ ತೆಗೆದುಕೊಂಡು ಓದುವುದಾಗಲಿ ದಿನಪತ್ರಿಕೆಯನ್ನು ಓದುವುದಾಗಲಿ ಮಾಡುವುದಿಲ್ಲಾ.

ಈ ದೃಶ್ಯದಲ್ಲಿ ನಮಗೆ ಹಲವಾರು ಗಿಳಿಗಳು ಕಾಣುತ್ತವೆ.

ನಾನು ಈ ಎಕ್ಸಾಮ್ ಕೊಟ್ಟಿರುವ ದಿನವೇ ನೆನಪಾಗುತ್ --

ತುಂಬಾ ಕಡಿಮೆ ಆಹಾರವನ್ನು ತಿನ್ನಲು ಆರಂಭಿಸಿದ್ದಾರೆ ಅದೆ ಅಂತಹದೆ ಒಂದು ಚಿತ್ರ ಇಲ್ಲಿದೆ.

ತುಂಬಾ ಕಷ್ಟಪಟ್ಟು ಇಂತಹ ಒಂದು ದೊಡ್ಡ ಅಂತಸ್ಥ ಅಂತಸ್ತಿನ ಮನೆ ಕಟ್ಟಬೇಕೆಂಬುವುದು --

ನಮ್ಮಮನೆಯಿಂದ ಹೊರಗೆ ಬರುತ್ತಿದ್ದಿದಿಲ್ಲಾ ಹೀಗೆ ಒಂದ ಸ್ವಲ್ಪ ಒಂದ ಸ್ವಲ್ಪ ವೈರಸಿನ ಪ್ರಬಾವ ಕಮ್ಮಿ ಆಗುತ್ತಾ ಬಂದಿತ್ತು .

ನಾವು ಆಟಆಡಿದಾಗ ನಮಗೆ ಯಾವ ಆಟದಲ್ಲಿ ಹೆಚ್ಚಿನ ಆಸಕ್ತಿ ಇವೆ ಎಂದು ತಿಳಿಯುತ್ತದೆ ಅಷ್ಟೆ ಅಲ್ಲದೆ ಆ ಆಟವನ್ನು ಇನ್ನು ಚನ್ನಾಗಿ ಆಡಿದಾಗ --

ಹೂವಿನ ಹಾರವನ್ನು ಹಾಕಿ ಗೌರವಿಸುತ್ತೇವೆ ಹೂವಿನ ಹಾರ ಹಾಕುವುದು ಒಂದು ಗೌರವದ ಸಂಕೇತ ಅಷ್ಟೇ ಅಲ್ಲದೆ ಅದರಬದಿಗೆ ಬ್ರಹ್ಮಕಮಲ ಕೂಡ ಇದೆ.

ಈ ದೃಶ್ಯದಲ್ಲಿ ನಾವು ಒಂದು ಉದ್ಯಾನವನವನ್ನು ನೋಡಬಹುದು ಈ ಉದ್ಯಾನವನದಲ್ಲಿ ಮಕ್ಕಳು ತುಂಬಾ ಸಂತೋಷದಿಂದ ಆಟ ಆಡುತ್ತಾರೆ.

ಈ ದೃಶ್ಯದಲ್ಲಿ ನಾವು ಒಂದು ನಾಲಕ್ಕು ಚಕ್ರ ವಾಹನ ಕೆಟ್ಟು ನಿಂತಿರುವುದನ್ನು ಕಂಡುಬರುತ್ತದೆ.